ಫ್ರೂಟ್ ಶಾಪ್ ಉಂಟು ಇದರಲ್ಲಿ ತುಂಬಾ ವೆರೈಟಿ ಯಾದ ಫ್ರೂಟ್ ಸ್ ಗಳು ಉಂಟು ಪಪ್ಪಾಯ

ಹಮ್ ಕೆಲಸ ಹಾಕಿ ಒಂದು ರೂಮ್ ಲ್ಲಿ ಡೋರ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ.

ಒಳ್ಳೆ ಯೂಸ್ ಆಗ್ತದೆ ಒಂದು ಫಿಟ್ನೆಸ್ ಗೆ ತುಂಬಾ ಯೂಸ್ ಆಗ್ತದೆ ಜಿಮ್ ಹಾಗೆ ತುಂಬಾ ಜನ ಜಿಮ್ ಗೆ ಬರ್ತಾ ಇರ್ತಾರೆ ಈಗಿನ ಕಾಲದಲ್ಲಿ.

ಇದೆ ರೀತಿ ಟ್ರೈನ್ ನಲ್ಲಿ ಹೋಗುವಾಗ ಇದೊಂದು ಒಳ್ಳೆ ವ್ಯೂ ನೋಡ್ಲಿಕ್ಕೆ.

ಇದು ಹೂವಿನ ಮಾರ್ಕೆಟ್ ಇದರಲ್ಲಿ ತುಂಬಾ ವೆರೈಟಿ ಯಾದ ಹೂ ಎಲ್ಲಾ ಉಂಟು.

ಹಮ್ ಇದೊಂದು ಸಮುದ್ರ ಅದರಲ್ಲಿ ಶಿಪ್ ಶಿಪ್ ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ --

ಬ್ಯಾಂಕ್ ಗೆ ಹೋಗಿ ದುಡ್ಡು ತೆಗೀಬೇಕು ಅಂತ ಇಲ್ಲ ಎಮರ್ಜೆನ್ಸಿ ಗೆ ಅಲ್ಲಿ ಹೋಗಿ ಲೈನ್ ತೆಗಿ ಲೈನ್ ಹಿಡಿ ಬೇಕಂತ ಇಲ್ಲ ಹೋಗಿ ಎ.ಟಿ.ಎಂ ಗೆ ಹೋಗಿ ನಮಗೆ ಒಂದು ಕಾರ್ಡ್ ಇರ್ತದೆ.

ಆ ಇದೊಂದು ಇಂದಿರಾ ಆಟೋ ಸರ್ವಿಸ್ ಸೆಂಟರ್ .

ಇದು ನಿಟ್ಟೆ ಕಾಲೇಜ್ ಇದೊಂದು ತುಂಬಾ ಫೇಮಸ್ ಕಾಲೇಜ್ .

ಇದು ಬಂಧನ್ ಬ್ಯಾಂಕ್ ಅಂತ ಅದರದ್ದು ಎ_ಟಿ_ಎಂ .

ಆ ಈ ಈ ಕಂಬಳ ಅಂತ ಹೇಳಿದ ಮೇಲೆ ಎಲ್ಲ ಜನರಿಗೂ ಇಲ್ಲಿ ತುಂಬಾ ಜನ ಸೇರ್ತಾರೆ .

ಆ ಎಲ್ಲ ಫಂಕ್ಷನ್ ಗೂ ನಮಗೆ ಡ್ರೆಸ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಂದು ಹಬ್ಬ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ನಾವು.